ಈ ಟೀ ಶಾಪ್ ಅಲ್ಲಿ ಎ_ಸಿ ಇಂದ ಕೂಡಿರ್ತಕಂತ ಕೂಡಿರ್ತಕಂತದ್ದು ಹಲವಾರು ರೀತಿಯ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ.

ಮತ್ ಹಲವಾರು ಕುರ್ಚಿಗಳನ್ನು ಕೂಡ ಹಾಕಿದ್ದಾರೆ ಬಂದಂತವರಿಗೆ.

ಹಾಗೆಯೆ ಆದರ ಕಾಂಪೌಂಡ್ ಹಿಂದುಗಡೆನೆ ಒಂದು ಕಟ್ಟಡ ಕಟ್ತ ಇದೆ ಅದೊಂದು ದೊಡ್ಡ ಆವರಣ ರೂಪದಲ್ಲಿ ಇದು ಮಾಡ್ತಾ ಇದ್ದಾರೆ.

ನಾವ್ ಕಾಲಿನ ಸೌಂದರ್ಯವನ್ನು ನೋಡಿ ನಾವ್ ಮುಖದ ಸೌಂದರ್ಯವನ್ನು ಅಳತೆ ಮಾಡೋದಕ್ಕೆ ಇದೊಂದು ಉದಾಹರಣೆಯಾಗಿದೆ.

ಮತ್ ಹಲವಾರು ಗಿಡಮರಗಳನ್ನು ಒಳಗೊಂಡಿದೆ ಮತ್ತು ಸುತ್ತ ಈ ಮುಂದುಗಡೆ ಸೈಡ್ ಒಂದು ಕಾಂಪೌಂಡ್ ಅನ್ನು ಒಳಗೊಂಡಿದೆ ಅದು--

ಮತ್ತೆ ಒಂದು ಕೈ ತೊಳ್ಕೊಳ್ಳೋದಿಕ್ಕೆ ಒಂದು ಇದ್ ಸಿಂಕ್ ತರ ಇಟ್ಟಿದಾರೆ.

ಇದು ವಿಮಾನ ನಿಲ್ದಾಣದಲ್ಲಿ ಹಲವಾರು ಪ್ರಯಾಣಿಕರು ಕೂಡ ಬರ್ತಾಯಿದಾರೆ ಹೋಗ್ತಾಯಿದಾರೆ.